Super ಹುಷಾರ್ ಇದ್ದೇನೆ, ನೀನು?

ಈಗ ಬಂದು ಬಂದು ಆದದ್ದು ಅಷ್ಟೇ.

ಹಾ ಸುಮಾರ್ ಸಮಯ ಆಯ್ತಲ್ಲ ಸಿಗದೇ? ನಾಡಿದ್ದು ಹೋಗುವನಾ ಎಲ್ಲಿಗಾದ್ರೂ ಹೊರಗೆ?

ಆಗ್ಬೋದು ಹೋಗುವ ನಾನ್ಸಾ ನಿಂಗೆ call ಹೇಳುವ ಅಂತ ಇದ್ದೆ.

ಹಾ ಹೌದು next ವಾರ ನಂಗೊಂದು ಪೂಜೆ ಹೋಗ್ಲಿಕ್ಕಿತ್ತು ಹಾಗೆ ಆ ನಂಗೊಂದು ಬಟ್ಟೆ ಆಗ್ಬೇಕು ಹಾಗೆ shopping ಹೋಗುವನಾ?

ನಂಗೆಸ ನನ್ನ ಅಕ್ಕನ engagement ಗೆ ಒಂದು ಬಟ್ಟೆ, ನಾವು ಮೊನ್ನೆ ಒಟ್ಟಿಗೆ ಹೋದ್ದು ಎಲ್ಲರೂ ಬಟ್ಟೆ ತೆಗಿವ ಅಂತ ಹೇಳಿ ನಂಗೆ ಸಿಗ್ಲೇ ಇಲ್ಲ, ಬೇರೆ ಎಲ್ಲರಿಗೆಸ ಆಯ್ತು.

ಹೊಸ shop open ಆಗಿದೆ ಅಂತಲ್ಲ.

ಹಾ ಅಂದ್ರೆ ನಾನು ನನ್ಗೆ ನೆನಪಿಲ್ಲ ಹೆಸರು ನೆನಪಾಗ್ತಿಲ್ಲ, ಮತ್ತೆ ನಾನು ನಿನ್ಗೆ ಹೇಳ್ತೇನೆ message .

ಅಲ್ಲಿಗೆ ಹೋಗ್ವ ಅಲ್ಲ ಹಾಗಾದ್ರೆ?

ಹೋಗ್ವಾ, ಮತ್ತೆ ಇಡೀ Mangalore ಅನ್ನು ಒಮ್ಮೆ ಎಲ್ಲಾ ಕಡೆ shopping ಎಲ್ಲಾ ಮಾಡಿ ಬರುವ ತುಂಬಕ್ಕೆ.

ಈಗ dress ತೆಗೆದ ಕೂಡಲೇ ಅದಕ್ಕೆ matching accessories ಆಗ್ಬೇಕಲ್ಲ?

ಈ ಆದಿತ್ಯವಾರ ಹೋಗ್ವ ಅಲ್ಲ ನಾಡ್ದು. ಹ್ಮ್ ಈ ಆದ್ರೆ ಹತ್ತು ಗಂಟೆಗೆ ಆಗಬೋದ ಅಂತ.

ಬೇರೆ ಎಂತಾದ್ರೂ purchase ಯಾರಿಗದ್ರು ಬೇರೆ ಅವ್ರಿಗೆ ಮಾಡ್ಲಿಕ್ಕೆ ಉಂಟಾ?

ಹ್ಮ್ ಆ ಇಬ್ರೇ ಸಾಕಲ್ಲ ಬೇರೆ ಯಾರು ಬೇಡ, ಆ ಬಟ್ಟೆ ತೆಗೀಲಿಕ್ಕೆ ಮತ್ತೆ ಎಂತಾದ್ರೂ ತೆಗಿಲಿಕ್ಕೆ ಉಂಟಾ?

ಮತ್ತೆ ನನ್ಗೆ ಅದೇ ನನ್ಗೆ ಅದಕ್ಕೆ ಬೇಕಾದ ಬಳೆ ಅದು ಇದು ಎಲ್ಲ ತೆಗಿಬೇಕಲ್ಲ.

ಹಾ ಆಗಬೋದು, ನನ್ಗೆ bottle ತೆಗಿಲಿಕ್ಕೆ ಇತ್ತು. ನಾನು website ಅಲ್ಲಿ ನೋಡಿದೆ.

ಹಾ Amazon ಅಲ್ಲಿ ನೋಡಿದೆ ಒಳ್ಳೆ offer ಅಲ್ಲಿ ಉಂಟು

ಅದಿಕ್ಕೆ ಅಲ್ಲಿಂದ ತೆಗಿಯೋಣ ಅಲ್ಲಿಂದ್ ಅಂತ ಇದ್ದೇನೆ. ಇತ್ತು ನಂಗೆ ಹುಡುಕ್ತ ಇದ್ದೆ.